ಮಂದಿ ನಾಸ್ಟ ಏನ್ ಟಿಫನ್‌ ಮಾಡಲಿಕ್ಕೆ ಬಂದಿದಾರೆ ಆದ್ರೆ ಸರ್ವರ್‌ ಇಲ್ಲ ಸರ್ವ ರ್‌ ಇದ್ದಿದ್ರೆ ಟಿಫಿನ್‌ ಕೊಡ್ತಾ ಇದ್ರು ಈ ಕಡೆ ಯಾದೆ ಶಿರಾ ಯೇನ ಐತಿ ಬೋರ್ಡ್‌ ಆಕಿದರೆ ಆದ್ರೆ ಅದರೊಳಗೆ ಏನಿದೆ--

ಒಂದು ಶೋ ರೂಮ್‌ ಇದೆ ಶೋ ರೂಮ್‌ ಒಳಗೆ ಒಬ್ಬ ತನ್ನ ಕೆಲಸ ಮಾಡ್ತಾ ಇದಾನೆ ಕೆಲ್ಸ ಮಾಡತಾನ್ ಯಿಂದೇ ಒಂದು ಗಾಡಿ ನಿಂತೈತಿ ಆತ ಪೋಟೋತ ತಕ್ಕಂತಾಯಿದಾನೆ ಆತನಿಂದೆ ಗಾದಿಯಿದೆ ಗಾಡಿಯಿಂದೇ ಮಿಷನ್ ಕಾನ್ತಾಯಿದೆ ಅಲ್ಲೊಂದ್ ಎರಡ್ ಮಿಷನ್ ಇದೆ ಇಲ್ಲೊಂದ್ ಎರಡ್ ಮಿಷನ್ ಇದೆ.